ಇರುವುದನ್ನು ಕಾಣಬಹುದು ಹಾಗೂ ಜಲ್ಲಿ ಹಾಗೂ ಸಿಮೆಂಟ್‌ನ್ನು ರಾಶಿಯನ್ನು ಸಹಾ ಕಾಣಬಹುದು.

ವಿವಿಧ ರೀತಿಯ ಸಲಕರಣೆಯನ್ನು ಕಾಣಬಹುದು ಹಾಗೂ ಜಿಮ್‌ನ ಒಳಭಾಗದಲ್ಲಿ ಬಲೂನ್ಗಳಿಂದ ಅಲಂಕಾರವನ್ನು ಸಹಾ ಮಾಡಿರುವುದನ್ನು ಕಾಣಬಹುದು.

ಚಿತ್ರದಲ್ಲಿ ನಾವು ಬಂಧನ್‌ ಬ್ಯಾಂಕ್‌ ಎನ್ನುವ ಒಂದು ಬ್ಯಾಂಕ್‌ನ ಕಟ್ಟಡವನ್ನು ನೋಡಬಹುದು

ಹಾಗೆ ಈ ಪೋಸ್ಟ್‌ ಆಫೀಸ್‌ ನ ಪಕ್ಕದಲ್ಲಿ ಪೋಸ್ಟ್‌ ಡಬ್ಬಿಯು ಕೂಡ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನಾವು ಒಂದು ಪ್ರವಾಸಿ ಸ್ಥಳವನ್ನು ಕಾಣಬಹುದು ಈ ಪ್ರವಾಸ ಸ್ಥಳದಲ್ಲಿ ನದಿ ಇದೆ ಹಾಗೂ ನದಿಯಲ್ಲಿ ದೋಣಿ ವಿಹಾರಕ್ಕೆ ಅನುಮತಿ ಇರುವಂತೆ ಕಾಣಿಸುತ್ತಿದೆ.